ಇದು ಒಂದು ಬ್ಯಾಂಕ್ ಅಂತ ಹೇಳಬಹುದು ಈ ಬ್ಯಾಂಕಿನ ಹೆಸರು ಸೌತ್ ಇಂಡಿಯನ್ ಬ್ಯಾಂಕ್ ಅಂತ ಇದೆ ಇದು ಯ-ಒಂದು ಕ್ಯಾ- ಇದು--

ಇಲ್ಲಿ ಬೋರ್ಡ್ ಅನ್ನು ಕೂಡ ಹಾಕಿದಾರೆ ಅದು ಅಲ್ದೆ ಒಳಗಡೆ ಗಾರ್ಡನ್ ಕೂಡ ಮಾಡಿದ್ದಾರೆ ಮತ್ತು ದೊಡ್ಡ ಬಿಲ್ಡಿಂಗಗಳನ್ನು ಕೂಡ ಕಟ್ಟಿಸಿದ್ದಾರೆ. ಅದು ಅಲ್ದೆ ಹೊರಗಡೆ ಒಂದು ಬ್ಲಾಕ್ ಕಲರ್ ಬೈಕ್ ಕೂಡ ನಿಂತಿದೆ.

ಇದು ಒಂದು ಆಹ್ ಪ್ರಕೃತಿ ಅಂತ ಹೇಳ್ಬೋದು. ಇಲ್ಲಿ ಟೂರಿಸ್ಮ್ ಪ್ಲೇಸ್ ಅಂತಾನೂ ಕೂಡ ಹೇಳ್ಬೋದು. ಇಲ್ಲಿ ಜನಗಳು ಕೂಡ ಹೋಗುತ್ತಿದಾರೆ. ತಮ್ಮ ತಮ್ಮ ಬ್ಯಾಗ್ ಗಳನ್ನು ಹಾಕಿಕೊಂಡು ಹ ನಿಸರ್ಗವನ್ನು ನೋಡ್ಲಿಕ್ಕೆ ಹೋಗುತ್ತಿದಾರೆ ಅಂತ ನಾವು ಇಲ್ಲಿ--

ಹಾ ಬೆಳೆದಿದೆ ಅದು ಅಲ್ದೆ ಹಚ್ಚ ಹಸಿರಿನ ಅದು ನಿಸರ್ಗ ನಮಗೆ ಕಾಣಿಸುತ್ತಿದೆ.